ಹಾಗೂ ಸುತ್ತಮುತ್ತಲೂ ಹಚ್ಚಹಸಿರಿನಿಂದ ಕೂಡಿದ ಗಿಡ ಮರಗಳು ಕೂಡ ಇದೆ.

ಒಂದರ ಮೇಲೆ ಇನ್ನೊಂದು ವಸ್ತುಗಳನ್ನು ಚೆನ್ನಾಗಿ ಇಟ್ಟಿಕೊಂಡಿದ್ದಾರೆ.

ಎಲ್ಲಿ ಒಳಗಡೆ ಲೈಟ್ ಅನ್ನು ಹಚ್ಚಿ ಇಟ್ಟಿದ್ದಾರೆ.

ಹಾಗೂ ಸುತ್ತಮುತ್ತಲು ಹಚ್ಚ ಹಸುರಿನಿಂದ ಕೂಡಿದ ಗಿಡಮರಗಳು ಕೂಡ ಇವೆ ಗೋಪುರಗಳು ಕೂಡ ಇವೆ.

ವಾಹನಗಳು ಚಲಿಸುತ್ತ ಇವೆ ಆಟೋಗಳು ಇವೆ.

ಹಾಗು ಇಲ್ಲಿ ಎದುರುಗಡೆ ಬಹಳಷ್ಟು ಜನರು ನಿಂತಿದ್ದಾರೆ ಅವರು ಅವರವರ ಕೆಲಸವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ.

ಇಲ್ಲಿ ಎದುರುಗಡೆ ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ಪುಸ್ತಕಗಳನ್ನು ನೋಟ್ ಬುಕ್ ಗಳನ್ನು ಇಟ್ಟಿದ್ದಾರೆ ಒಂದರ ಮೇಲೆ ಒಂದು.

ಅದಕ್ಕೆ ವೆಲ್ಗಳನ್ನು ಅಚ್ಚಿಟ್ಟಿದ್ದಾರೆ ಮತ್ತು ಕೆಲವು ಪೆಂಗಳನ್ನು ಜೋಗ್ ಹಾಕಿದ್ದಾರೆ.

ಮತ್ತು ಪಕ್ಕದಲ್ಲಿ ಹೂವಿನ ಹಾರದ ಚಿತ್ರಣವನ್ನು ಬಿಡಿಸಿದ್ದಾರೆ ಕಾರ್ ಚಿತ್ರಣವನ್ನು ಬಿಡಿಸಿದ್ದಾರೆ.

ಇಲ್ಲಿ ಎದುರುಗಡೆ ಬಿದರ್ ನ ಬೀದರ್ನ ಕಮಾನು ಇದೆ.

ಇಲ್ಲಿ ಎದ್ರುಗಡೆ ಕಟ್ಟಡವಿದೆ ಕಟ್ಟಡದ ಹಿಂದ್ಗಡೆ ಎಲ್ಲ ಹಚ್ಚಹಸುರಿನಿಂದ ಕೂಡಿದ ಗಿಡಗಳು ಇವೆ.

ಎ_ಸಿ ಇದೆ ಹಾಗೂ ಸಿ_ಸಿ_ಟಿ_ವಿ ಕ್ಯಾಮೆರಾ ಗಳು ಕೂಡ ಇವೆ ಇಲ್ಲಿ ಒಂದು ಬಕೆಟ್ ಕೂಡ ಕಾಣ್ತಾ ಇದೆ.

ಹಾಗು ಪಕ್ಕದಲ್ಲಿ ಟಿಸ್ಯು ಪೇಪರ್ ನ್ನು ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಎದ್ರುಗಡೆ ಒಂದು ಬಕೆಟ್ ಕಾಣುತ್ತಾ ಇದೆ.

ಫ್ಯಾನ್ಸ್ ಗಳು ಇವೆ ಒಂದು ಸಿ_ಸಿ_ಟಿ_ವಿ ಕ್ಯಾಮೆರಾ ಇದೆ ಎದ್ರುಗಡೆ ಒಂದು ಕುರ್ಚಿ ಇದೆ.

ಮತ್ತು ಒಳಗಡೆ ಹಲವಾರು ರೀತಿಯ ಸಾಮಾನುಗಳು ಇವೆ.

ವಿಳಾಸವಿದೆ ಮೊಬೈಲ್ ನಂಬರ್ ಇದೆ ಬೋರ್ಡ್ನ ಮೇಲೆ ಚಿತ್ರವನ್ನು ಬಿಡಿಸಿದ್ದಾರೆ.

ಮನುಷ್ಯರು ಕೂಡ ಇದ್ದಾರೆ ಮತ್ತು ಇಲ್ಲಿ ಎದ್ರುಗಡೆ ಬಾತುಕೋಳಿಗಳು ಇವೆ.

ಮತ್ತು ಎದ್ರುಗಡೆ ಪರ್ದ್ ವನ್ನು ಹಾಕಿಟ್ಟಿದ್ದಾರೆ ಇಬ್ಬರು ಮನುಷ್ಯರು ಇದ್ದಾರೆ.

ಇಲ್ಲಿ ಎದ್ರುಗಡೆ ಆಕಾಶ ಕಾಣುತ್ತಿದೆ ಹಾಗು ಎದ್ರುಗಡೆ ರಸ್ತೆ ಇದೆ.

ಹಾಗು ಎದುರುಗಡೆ ಒಂದು ಬೈಕ್ ಕೂಡ ನಿಂತಿದೆ ಇಲ್ಲಿ ಹಚ್ಚ ಹಸಿರಿನಿಂದ ಕುಡಿದ ಗಿಡ ಮರಗಳು ಇವೆ.